ಸಂಜೆ ಟೈಮ್ ಹೋಗಿ ನಾವು ಪಾರ್ಕ್ ಲಿ ಮಕ್ಕಳ ಕರ್ಕೊಂಡು ಹೋಗಿ ತಿರುಗಾಡಿಕೊಂಡು ವಾಕ್ ಮಾಡ್ಕೊಂಡು ಬರ್ತಾ ಇದೀವಿ ಪಾರ್ಕ್ ಚೆನ್ನಾಗಿ ನೋಡ್ಕೊಂಡು ಬರ್ತಾ--

ಗಾಡಿಗಳಿಗೆಲ್ಲ ಪೆಟ್ರೋಲ್ ಹಾಕಿಸಿ ವಾಹನಗಳು ಕಾರು ಮತ್ತೆ ಬಸ್ ಸ್ಕೂಟರ್ ಗಳಿಗೆಲ್ಲ ಪೆಟ್ರೋಲ್ ಗಾಡಿಗಳಿಗೆಲ್ಲ ಹಾಕಿಸಿ ಹೋಯ್ತಾ ಇದಾವೆ ಗಾಡಿಗಳು ಪೆಟ್ರೋಲ್ ಬಂಕ್ ನಿಂದ.